ಈ ಚಿತ್ರದಲ್ಲಿ ಅ ಅ ಟೀ ಟೀ ಗಿಡಗಳ್ ಕಾಣಿಸ್ತಿದೆ ತೋಟ ಅದರ ಸುತ್ತಾ ಮುತ್ತಾ ಮರಗಿಡಗಳೆಲ್ಲಾ ಇದೆ ಪುಲ್‌ ಉಲ್ಲ್ ಬೆಳೆದುಕೊಂಡಿದೆ ಟೀ ಎಸ್ಟ್‌ಟ್‌ ಥರ ಕಣ್ಸ್ತ್ --

ಎರಡು ಹುಡುಗ್ರು ಅದನ್ನ ಮೆಟ್ಲುಗಳ್ನ ಅತ್ ಕಂಡ್ ದೇವಸ್ಥಾನದ್ ಒಳ್ಗಡೆ ಹೋಗ್ತಾ ಇದಾರೆ ಮೇಲೆ ತುಂಬ ಚೆನ್ನಾಗಿ --

ಈ ಚಿತ್ರದಲ್ಲಿ ಕಾರನ್ನು ರಿಪೇರಿ ಮಾಡಲು ಕಾರಿನ ಮೆಕಾನಿಕ್ ಒಬ್ಬರು ಅದನ್ನು ಎಲ್ಲ ಕಾರಿ ನ ವಿಭಾ ವಿಭಾಗದ ಪರ್ಟ್ಗಳು ಬಿಚ್ಚಿ ಅದನ್ನ ಪರೀಕ್ಷೆ ಮಾಡುತ--

ಈ ಚಿತ್ರದಲ್ಲಿ ಸ್ವತಂತ್ರದಿನಚರಣೆಯನ್ನು ಪ್ರಯುಕ್ತ ಬಾವುಟ ಹರಿಸುವ ಸಮಯದಲ್ಲಿ ಬಾವುಟ ಹಾರಿಸಲು ಕಂಬವನ್ನು ಅಲಂಗಕರ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಯೋಗಿ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದಾರೆ .